ಬ್ಲೆಂಡರ್ ನ ಟ್ಯುಟೋರಿಯಲ್ಸ್ ಸರಣಿಗೆ ಸ್ವಾಗತ
ಈ ಟ್ಯುಟೋರಿಯಲ್ ಬ್ಲೆಂಡರ್ 259 ರಲ್ಲಿನ ಪ್ರಾಪರ್ಟೀಸ್ ವಿಂಡೋ ಕುರಿತು ಆಗಿದೆ
ಈ ಸ್ಕ್ರಿಪ್ಟ್ ನ ಅನುವಾದಕಿ ಐ ಐ ಟಿ ಬಾಂಬೆಯಿಂದ ಸಂಧ್ಯಾ ಪುಣೇಕರ್
ಈ ಟ್ಯುಟೋರಿಯಲ್ ನೋಡಿದ ನಂತರ ಪ್ರಾಪರ್ಟೀಸ್ ವಿಂಡೋ ಎಂದರೇನು ಪ್ರಾಪರ್ಟೀಸ್ ವಿಂಡೋನಲ್ಲಿಯ ರೆಂಡರ್ ಪ್ಯಾನಲ್ ಎಂದರೇನು ಪ್ರಾಪರ್ಟೀಸ್ ವಿಂಡೋದ ರೆಂಡರ್ ಪ್ಯಾನಲ್ ನಲ್ಲಿಯ ವಿವಿಧ ಸೆಟ್ಟಿಂಗ್ಸ್ ಯಾವುವು ಎನ್ನುವುದರ ಬಗೆಗೆ ನಾವು ಕಲಿಯುವೆವು
ಬ್ಲೆಂಡರ್ ಇಂಟರ್ಫೇಸ್ ನ ಮೂಲ ಅಂಶಗಳನ್ನು ನೀವು ತಿಳಿದಿರುವಿರಿ ಎಂದು ನಾನು ಭಾವಿಸುತ್ತೇನೆ
ಇಲ್ಲವಾದಲ್ಲಿ ದಯವಿಟ್ಟು ನಮ್ಮ ಮೊದಲಿನ ಟ್ಯುಟೋರಿಯಲ್ ಬೇಸಿಕ್ ಡಿಸ್ಕ್ರಿಪ್ಷನ್ ಒಎಫ್ ಥೆ ಬ್ಲೆಂಡರ್ ಇಂಟರ್ಫೇಸ್ ಬೇಸಿಕ್ ದಿಸ್ಕ್ರಿಪ್ಶನ್ ಅಫ್ ದ್ ಬ್ಲೆಂಡರ್ ಇಂಟರ್ಫೇಸ್ ಎನ್ನುವುದನ್ನು ನೋಡಿರಿ
ಈ ಪ್ರಾಪರ್ಟೀಸ್ ವಿಂಡೋ ವಿವಿಧ ಪ್ಯಾನಲ್ ಗಳನ್ನು ಒಳಗೊಂಡಿದೆ
ಇದು ನಮ್ಮ ಸ್ಕ್ರೀನ್ ನ ಬಲಬದಿಗೆ ಇರುತ್ತದೆ
ಪ್ರಾಪರ್ಟೀಸ್ ವಿಂಡೋದ ಮೇಲ್ಗಡೆಗೆ ಐಕಾನ್ ಗಳ ಒಂದು ಸಾಲು ಇದೆ
ಪ್ರಾಪರ್ಟೀಸ್ ವಿಭಾಗದಲ್ಲಿ ಬರುವ ವಿಭಿನ್ನ ಪ್ಯಾನಲ್ ಗಳನ್ನು ಈ ಐಕಾನ್ ಗಳು ಪ್ರತಿನಿಧಿಸುತ್ತವೆ
ರೆಂಡರ್ ಸೀನ್ ವರ್ಲ್ಡ್ ಆಬ್ಜೆಕ್ಟ್ ಇತ್ಯಾದಿ
ಬ್ಲೆಂಡರ್ ನಲ್ಲಿ ಕೆಲಸ ಮಾಡುವಾಗ ಬಹಳ ಉಪಯುಕ್ತವಿರುವ ಹಲವಾರು ಸೆಟ್ಟಿಂಗ್ ಗಳನ್ನು ಈ ಪ್ಯಾನಲ್ ಗಳು ಒಳಗೊಂಡಿವೆ
ಉತ್ತಮ ವೀಕ್ಷಣೆ ಮತ್ತು ಗ್ರಹಿಕೆಗಳಿಗಾಗಿ ನಮ್ಮ ಪ್ರಾಪರ್ಟೀಸ್ ವಿಂಡೋವನ್ನು ನಾವು ರಿಸೈಜ್ ಮಾಡಲೇಬೇಕು
ಪ್ರಾಪರ್ಟೀಸ್ ವಿಂಡೋದ ಎಡ ಅಂಚಿನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ ಹಿಡಿಯಿರಿ ಮತ್ತು ಎಡಗಡೆಗೆ ಎಳೆಯಿರಿ
ಪ್ರಾಪರ್ಟೀಸ್ ವಿಂಡೋದಲ್ಲಿಯ ಆಯ್ಕೆಗಳನ್ನು ಈಗ ಹೆಚ್ಚು ಸ್ಪಷ್ಟವಾಗಿ ನಾವು ನೋಡಬಹುದು
ಬ್ಲೆಂಡರ್ ನ ವಿಂಡೋ ಗಳನ್ನು ಹೇಗೆ ರಿಸೈಜ್ ಮಾಡುವದೆಂದು ತಿಳಿಯಲು ಹೌ ಟಿಒ ಚಂಗೆ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಹೌ ಟು ಚೇಂಜ್ ವಿಂಡೋ ಟೈಪ್ಸ್ ಇನ್ ಬ್ಲೆಂಡರ್ ಎನ್ನುವ ನಮ್ಮ ಟ್ಯುಟೋರಿಯಲ್ ನೋಡಿರಿ
ರೆಂಡರ್ ಎನ್ನುವುದು ಪ್ರಾಪರ್ಟೀಸ್ ವಿಂಡೋನಲ್ಲಿ ಮೊದಲನೆಯ ಪ್ಯಾನಲ್ ಆಗಿದೆ
ಡೀಫಾಲ್ಟ್ ಆಗಿ ಬ್ಲೆಂಡರ್ ಅನ್ನು ನಾವು ಓಪನ್ ಮಾಡಿದಾಗಲೆಲ್ಲ ಬ್ಲೆಂಡರ್ ಇಂಟರ್ಫೇಸ್ ನಲ್ಲಿ ಇದು ತೋರಿಸಲ್ಪಡುತ್ತದೆ
ಅನಿಮೇಶನ್ ನ ಕೊನೆಯ ಔಟ್ಪುಟ್ ಅನ್ನು ಕ್ರಿಯೇಟ್ ಮಾಡಲು ಈ ಪ್ಯಾನಲ್ ನಲ್ಲಿಯ ಸೆಟ್ಟಿಂಗ್ ಗಳು ಉಪಯೋಗಿಸಲ್ಪಡುತ್ತವೆ
ಇಮೇಜ್ ಎನ್ನುವುದು ಆಕ್ಟಿವ್ ಕ್ಯಾಮೆರಾ ವ್ಯೂ ನ ಒಂದೇ ಫ್ರೇಮ್ ಇಮೇಜ್ ಅನ್ನು ರೆಂಡರ್ ಮಾಡಲು ಉಪಯೋಗಿಸಲ್ಪಡುತ್ತದೆ
ಇಮೇಜ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಕೀಬೋರ್ಡ್ ಶಾರ್ಟ್ಕಟ್ ಗಾಗಿ ಫ್12 ಅನ್ನು ಒತ್ತಿರಿ
ಈ ಆಕ್ಟಿವ್ ಕ್ಯಾಮೆರಾ ವ್ಯೂ ಒಂದೇ ಫ್ರೇಮ್ ಇಮೇಜ್ ನಂತೆ ರೆಂಡರ್ ಮಾಡಲ್ಪಡುತ್ತದೆ
3ದ್ ವ್ಯೂ ಗೆ ಮರಳಿ ಹೋಗಲು ನಿಮ್ಮ ಕೀಬೋರ್ಡ್ ಮೇಲಿನ ESC ಅನ್ನು ಒತ್ತಿರಿ
ಅನಿಮೇಷನ್ ಎನ್ನುವುದು ಎಲ್ಲಾ ಫ್ರೇಮ್ ಗಳ ಶ್ರೇಣಿಯನ್ನು ಅಥವಾ ಇಮೇಜ್ ನ ಒಂದು ಸರಣಿಯನ್ನು ರೆಂಡರ್ ಮಾಡಲು ಮತ್ತು ಮೂವೀ ಫೈಲ್ ಅನ್ನು ಕ್ರಿಯೇಟ್ ಮಾಡಲು ಉಪಯೋಗಿಸಲ್ಪಡುತ್ತದೆ
ಡೀಫಾಲ್ಟ್ ಆಗಿ ಟೈಮ್ಲೈನ್ ನಲ್ಲಿ ಫ್ರೇಮ್ ರೇಂಜ್ 1 ರಿಂದ 250 ಆಗಿದೆ
ಅನಿಮೇಷನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಫ್ರೇಮ್ 1 ರಿಂದ ಫ್ರೇಮ್ 250 ವರೆಗೆ ಈ ಇಡೀ ಫ್ರೇಮ್ ರೇಂಜ್ ರೆಂಡರ್ ಮಾಡಲ್ಪಡುತ್ತಿದೆ
ರೆಂಡರ್ ನ ಪ್ರೊಗ್ರೆಸ್ ಅನ್ನು ತಡೆಯಲು ESC ಅನ್ನು ಒತ್ತಿರಿ
ಈ 3ದ್ ವ್ಯೂ ಗೆ ಮರಳಿ ಹೋಗಲು ESC ಅನ್ನು ಒತ್ತಿರಿ
ರೆಂಡರ್ ಪ್ಯಾನಲ್ ನಲ್ಲಿಯ ಡಿಸ್ಪ್ಲೇ ಗೆ ಹೋಗಿರಿ
ಡಿಸ್ಪ್ಲೇ ಎನ್ನುವುದು ರೆಂಡರ್ ನ ಪ್ರೊಗ್ರೆಸ್ ಅನ್ನು ಸ್ಕ್ರೀನ್ ಮೇಲೆ ಹೇಗೆ ವೀಕ್ಷಿಸಬೇಕೆಂಬುದನ್ನು ಆರಿಸಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ
ಡೀಫಾಲ್ಟ್ ಆಗಿ ಡಿಸ್ಪ್ಲೇ ಇಮೇಜ್ ಎಡಿಟರ್ ಮೋಡ್ ನಲ್ಲಿ ಇರುತ್ತದೆ
ನನಗೆ ತೋರಿಸಲು ಅವಕಾಶ ಕೊಡಿ
ನಾನದನ್ನು ತೋರಿಸುತ್ತೇನೆ
ಈ ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ರೆಂಡರ್ ಡಿಸ್ಪ್ಲೇ uvಇಮೇಜ್ ಎಡಿಟರ್ ಎಂದು ಕಾಣಿಸಿಕೊಳ್ಳುತ್ತದೆ
ಪ್ರತಿಯೊಂದು ಬಾರಿ ನಾವು ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಿದಾಗ 3ದ್ ವ್ಯೂ UVಇಮೇಜ್ ಎಡಿಟರ್ ಗೆ ಬದಲಾಯಿಸುತ್ತದೆ
UVಇಮೇಜ್ ಎಡಿಟರ್ ನ ಬಗೆಗೆ ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ uvಇಮೇಜ್ ಎಡಿಟರ್ ಟೈಪ್ಸ್ ಆಫ್ ವಿಂಡೋಸ್ ಯುವಿಇಮೇಜ್ ಎಡಿಟರ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
3ದ್ ವ್ಯೂ ಗೆ ಮರಳಿ ಹೋಗಲು ESC ಅನ್ನು ಒತ್ತಿರಿ
ರೆಂಡರ್ ಪ್ಯಾನಲ್ ನಲ್ಲಿಯ ಡಿಸ್ಪ್ಲೇ ಗೆ ಹೋಗಿರಿ
ಇಮೇಜ್ ಎಡಿಟರ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಡ್ರಾಪ್ ಡೌನ್ ಮೆನ್ಯು ರೆಂಡರ್ ಡಿಸ್ಪ್ಲೇದ ಆಯ್ಕೆಗಳ ಒಂದು ಲಿಸ್ಟ್ ಅನ್ನು ತೋರಿಸುತ್ತದೆ
ಫುಲ್ ಸ್ಕ್ರೀನ್ ಆಯ್ಕೆಮಾಡಲು ಲೆಫ್ಟ್ ಕ್ಲಿಕ್ ಮಾಡಿರಿ
ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಈಗ ಇಡೀ ಬ್ಲೆಂಡರ್ ಸ್ಕ್ರೀನ್ UVಇಮೇಜ್ ಎಡಿಟರ್ ನಿಂದ ಆಕ್ರಮಿಸಲ್ಪಟ್ಟಿದೆ
ಫುಲ್ ಸ್ಕ್ರೀನ್ ರೆಂಡರ್ ಮೋಡ್ ನಿಂದ ಹೊರಬರಲು ಮತ್ತು ಬ್ಲೆಂಡರ್ ನ ವರ್ಕ್ ಸ್ಪೇಸ್ ಗೆ ಹಿಂತಿರುಗಲು ESC ಅನ್ನು ಒತ್ತಿರಿ
ರೆಂಡರ್ ಪ್ಯಾನಲ್ ನಲ್ಲಿಯ ಡಿಸ್ಪ್ಲೇ ಗೆ ಹೋಗಿರಿ
ಫುಲ್ ಸ್ಕ್ರೀನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಲಿಸ್ಟ್ ನಿಂದ ನ್ಯೂ ವಿಂಡೋ ವನ್ನು ಆಯ್ಕೆಮಾಡಿರಿ
ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಈಗ ರೆಂಡರ್ ಡಿಸ್ಪ್ಲೇ ವರ್ಕ್ ಸ್ಪೇಸ್ ನಲ್ಲಿ ಒಂದು ಹೊಸ ವಿಂಡೋದಂತೆ ಕಾಣಿಸಿಕೊಳ್ಳುವುದು
ನಿಮ್ಮ ಅನಿಮೇಶನ್ ನ ಪ್ರಿವ್ಯೂಗಳನ್ನು ರೆಂಡರ್ ಮಾಡುವಾಗ ನೀವು ಇದನ್ನು ಬಹಳ ಉಪಯುಕ್ತವಾಗಿ ಕಾಣುವಿರಿ
ಇದನ್ನು ಹೇಗೆ ಮಾಡುವುದೆಂದು ನಂತರದ ಟ್ಯುಟೋರಿಯಲ್ ಗಳಲ್ಲಿ ನಾವು ನೋಡುವೆವು
ರೆಂಡರ್ ಡಿಸ್ಪ್ಲೇ ವಿಂಡೋವನ್ನು ಕ್ಲೋಸ್ ಮಾಡಿರಿ
ರೆಂಡರ್ ಪ್ಯಾನಲ್ ನಲ್ಲಿಯ ಡಿಸ್ಪ್ಲೇ ಗೆ ಹೋಗಿರಿ
ನ್ಯೂ ವಿಂಡೋ ದ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಮೇಜ್ ಎಡಿಟರ್ ಮೋಡ್ ಅನ್ನು ಆಯ್ಕೆಮಾಡಲು ಲೆಫ್ಟ್ ಕ್ಲಿಕ್ ಮಾಡಿರಿ
ಈ ಡಿಸ್ಪ್ಲೇ ಇಮೇಜ್ ಎಡಿಟರ್ ಮೋಡ್ ನಲ್ಲಿ ಆಗಿದೆ
ಡೈಮೆನ್ಷನ್ಸ್ ಎನ್ನುವುದು ನಾವು ನೋಡುವ ಮುಂದಿನ ಸೆಟ್ಟಿಂಗ್ ಆಗಿದೆ
ನಮಗೆ ಬೇಕಾದ ಔಟ್ಪುಟ್ ಗೆ ಅನುಗುಣವಾಗಿ ನಾವು ವಿವಿಧ ರೆಂಡರ್ ಪ್ರಿಸೆಟ್ಸ್ ಅನ್ನು ಇಲ್ಲಿ ಕಸ್ಟಮೈಜ್ ಮಾಡಬಹುದು
ರೆಂಡರ್ ಪ್ರಿಸೆಟ್ಸ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಒಂದು ಡ್ರಾಪ್ ಡೌನ್ ಮೆನ್ಯು ಕಾಣಿಸಿಕೊಳ್ಳುತ್ತದೆ
ಇಲ್ಲಿ ಮುಖ್ಯವಾದ ರೆಂಡರ್ ಪ್ರಿಸೆಟ್ಸ್ ಗಳೆಲ್ಲ ಇರುವ ಒಂದು ಲಿಸ್ಟ್ ಇರುತ್ತದೆ
ಡಿವಿಸಿಪಿಆರಒ ಎಚ್ಡಿಟಿವಿ ಎನ್ಟಿಎಸ್ಸಿ ಪಾಲ್ ಇತ್ಯಾದಿ
ಇದೀಗ ನಾವು ಇವುಗಳನ್ನು ಬದಿಗೆ ಇಡೋಣ ಮತ್ತು ರೆಂಡರ್ ಡೈಮೆನ್ಶನ್ ಸೆಟ್ಟಿಂಗ್ ಗಳೆಡೆಗೆ ಮುಂದುವರೆಯೋಣ
ರೆಸಲ್ಯೂಶನ್ ಎನ್ನುವುದು ರೆಂಡರ್ ಡಿಸ್ಪ್ಲೇ ಯ ಹಾಗೂ ಆಕ್ಟಿವ್ ಕ್ಯಾಮೆರಾ ವ್ಯೂ ನ ಉದ್ದ ಮತ್ತು ಅಗಲಗಳಾಗಿದೆ
ಡೀಫಾಲ್ಟ್ ಆಗಿ ಬ್ಲೆಂಡರ್ 259 ನಲ್ಲಿ ರೆಸಲ್ಯೂಶನ್ 1920 x 1080 ಪಿಕ್ಸೆಲ್ಸ್ ಇರುತ್ತದೆ
ರೆಂಡರ್ ರೆಸಲ್ಯೂಶನ್ ನ ಪ್ರತಿಶತ ಮಾಪಕ 50 ಆಗಿದೆ
ಹೀಗೆಂದರೆ ನಿಜವಾದ ರೆಸಲ್ಯೂಶನ್ ನ ಕೇವಲ 50 ಮಾತ್ರ ರೆಂಡರ್ ಆಗುವುದು
ಇದನ್ನು ನಾನು ವಿವರಿಸುತ್ತೇನೆ ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಇದು ಡೀಫಾಲ್ಟ್ ಆಗಿ ರೆಂಡರ್ ರೆಸಲ್ಯೂಶನ್ ಆಗಿದೆ
ಇದು ನಿಜವಾದ ರೆಸಲ್ಯೂಶನ್ ನ ಅರ್ಧ ಅಥವಾ 50 ಮಾತ್ರ ಆಗಿದೆ
ರೆಂಡರ್ ಡಿಸ್ಪ್ಲೇ ವಿಂಡೋವನ್ನು ಕ್ಲೋಸ್ ಮಾಡಿರಿ
ರೆಂಡರ್ ಪ್ಯಾನಲ್ ನಲ್ಲಿ ರೆಸಲ್ಯೂಷನ್ ನ ಕೆಳಗೆ 50 ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿ ಹಿಡಿಯಿರಿ ಮತ್ತು ಬಲಕ್ಕೆ ಎಳೆಯಿರಿ
ಈ ಪ್ರತಿಶತ 100 ಗೆ ಬದಲಾಗುವುದು
ಪ್ರತಿಶತವನ್ನು ಬದಲಾಯಿಸುವ ಇನ್ನೊಂದು ವಿಧಾನವೆಂದರೆ 100 ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ಕೀಬೋರ್ಡ್ ಮೇಲೆ 100 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
1920 x 1080 ಪಿಕ್ಸೆಲ್ ಗಳ ಸಂಪೂರ್ಣ 100 ರೆಸಲ್ಯೂಶನ್ ರೆಂಡರ್ ಇಲ್ಲಿ ಇರುತ್ತದೆ
ರೆಂಡರ್ ಡಿಸ್ಪ್ಲೇ ವಿಂಡೋವನ್ನು ಕ್ಲೋಸ್ ಮಾಡಿರಿ
ಈಗ ನನಗೆ ರೆಸಲ್ಯೂಶನ್ ಅನ್ನು 720 x 576 ಪಿಕ್ಸೆಲ್ ಗಳಿಗೆ ಬದಲಾಯಿಸಬೇಕಾಗಿದೆ
1920 ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ಮೇಲೆ 720 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಮತ್ತೆ 1080 ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ಮೇಲೆ 576 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಆಕ್ಟಿವ್ ಕ್ಯಾಮೆರಾ ವ್ಯೂ ಅನ್ನು ರೆಂಡರ್ ಮಾಡಲು ಫ್12 ಅನ್ನು ಒತ್ತಿರಿ
ಇಲ್ಲಿ 720 x 576 ಪಿಕ್ಸೆಲ್ ಗಳ ಸಂಪೂರ್ಣ 100 ರೆಸಲ್ಯೂಶನ್ ರೆಂಡರ್ ಇರುತ್ತದೆ
ರೆಂಡರ್ ಡಿಸ್ಪ್ಲೇ ವಿಂಡೋವನ್ನು ಕ್ಲೋಸ್ ಮಾಡಿರಿ
ರೆಂಡರ್ ಪ್ಯಾನಲ್ ನಲ್ಲಿ ಡೈಮೆನ್ಷನ್ಸ್ ನ ಕೆಳಗೆ ಇರುವ ಫ್ರೇಮ್ ರಂಗೆ ಗೆ ಹೋಗಿರಿ
ಫ್ರೇಮ್ ರೇಂಜ್ ಎನ್ನುವುದು ನಿಮ್ಮ ಮೂವೀಗಾಗಿ ರೆಂಡರ್ ಮಾಡಬಹುದಾದ ಅನಿಮೇಶನ್ ನ ಉದ್ದವನ್ನು ನಿರ್ಧರಿಸುತ್ತದೆ
ನಾನು ಮೊದಲೇ ಹೇಳಿದಂತೆ ಡೀಫಾಲ್ಟ್ ಆಗಿ ಫ್ರೇಮ್ ರೇಂಜ್ 1 250 ಆಗಿದೆ
ಸ್ಟಾರ್ಟ್ 1 ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ಮೇಲೆ 0 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಇದು ನಮ್ಮ ಅನಿಮೇಶನ್ ನ ಉದ್ದದ ಪ್ರಾರಂಭದ ಫ್ರೇಮ್ ಅಥವಾ ಮೊದಲನೆಯ ಫ್ರೇಮ್ ಆಗಿದೆ
ಎಂಡ್ 250 ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ಮೇಲೆ 100 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಇದು ನಮ್ಮ ಅನಿಮೇಶನ್ ನ ಉದ್ದದ ಮುಗಿಸುವ ಫ್ರೇಮ್ ಅಥವಾ ಕೊನೆಯ ಫ್ರೇಮ್ ಆಗಿದೆ
ಹೀಗೆ ನಮ್ಮ ಅನಿಮೇಶನ್ ಗಾಗಿ ಈಗ ನಾವು ಹೊಸ ಫ್ರೇಮ್ ರೇಂಜ್ ಒಂದ ನ್ನು ಹೊಂದಿದ್ದೇವೆ
3ದ್ ವ್ಯೂ ನ ಕೆಳಗಿರುವ ಟೈಮ್ಲೈನ್ ಗೆ ಹೋಗಿರಿ
ಟೈಮ್ಲೈನ್ ಡಿಸ್ಪ್ಲೇ ಈಗ ಹೇಗೆ ಬದಲಾಯಿಸಿದೆ ಎಂಬುದನ್ನು ಗಮನಿಸಿರಿ ಏಕೆಂದರೆ ನಾವು ರೆಂಡರ್ ಪ್ಯಾನಲ್ ನಲ್ಲಿಯ ಫ್ರೇಮ್ ರೇಂಜ್ ಅನ್ನು ಬದಲಾಯಿಸಿದ್ದೆವು
ಟೈಮ್ಲೈನ್ ವಿಂಡೋದ ಬಗ್ಗೆ ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ - ಟೈಮ್ಲೈನ್ ಟೈಪ್ಸ್ ಆಫ್ ವಿಂಡೋಸ್ ಟೈಮ್ಲೈನ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ರೆಂಡರ್ ಪ್ಯಾನಲ್ ನಲ್ಲಿ ಡೈಮೆನ್ಷನ್ಸ್ ನ ಕೆಳಗೆ ಇರುವ ಆಸ್ಪೆಕ್ಟ್ ರೇಷಿಯೋ ಗೆ ಹೋಗಿರಿ
ನಾವು ರೆಸಲ್ಯೂಶನ್ ಅನ್ನು ಬದಲಾಯಿಸಿದಾಗ ಈ ಆಸ್ಪೆಕ್ಟ್ ರೇಶಿಯೋ ಸಹ ಬದಲಾಗಿದೆ ಎಂಬುದನ್ನು ಗಮನಿಸಿರಿ
ನಮ್ಮ ಮೂವೀಯಲ್ಲಿ ಒಂದು ಸೆಕೆಂಡ್ ನಲ್ಲಿ ಅನಿಮೇಟ್ ಆಗುತ್ತಿರುವ ಫ್ರೇಮ್ ಗಳ ಸಂಖ್ಯೆಯನ್ನು ಫ್ರೇಮ್ ರೇಟ್ ಎನ್ನುವುದು ನಿರ್ಧರಿಸುತ್ತದೆ
ಡೀಫಾಲ್ಟ್ ಆಗಿ ಇದು 24 ಎಫ್ಪಿಎಸ್ ಅಥವಾ ಫ್ರೇಮ್ಸ್ ಪರ್ ಸೆಕೆಂಡ್ ಇರುತ್ತದೆ
24 ಎಫ್ಪಿಎಸ್
ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಒಂದು ಡ್ರಾಪ್ ಡೌನ್ ಮೆನ್ಯು ಕಾಣಿಸಿಕೊಳ್ಳುತ್ತದೆ
ಅನಿಮೇಶನ್ ಮೂವೀ ಮಾಡುವಾಗ ಉಪಯೋಗಿಸಿದ ಎಲ್ಲ ಮುಖ್ಯ ಫ್ರೇಮ್ ರೇಟ್ಸ್ ಗಳ ಒಂದು ಲಿಸ್ಟ್ ಇಲ್ಲಿದೆ
ನಿಮ್ಮ ಅವಶ್ಯಕತೆಗೆ ಅನುಸಾರವಾಗಿ ನೀವು ಯಾವುದೇ ಒಂದನ್ನು ಆರಿಸಿಕೊಳ್ಳಬಹುದು
ಎಫ್ಪಿಎಸ್ 24 ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ನಿಮ್ಮ ಕೀಬೋರ್ಡ್ ಮೇಲೆ 15 ಅನ್ನು ಟೈಪ್ ಮಾಡಿರಿ ಮತ್ತು Enter ಅನ್ನು ಒತ್ತಿರಿ
ಹೀಗೆ ನಮ್ಮ ಫ್ರೇಮ್ ರೇಟ್ ಈಗ 15 ಫ್ರೇಮ್ಸ್ ಪರ್ ಸೆಕೆಂಡ್ ಗೆ ಬದಲಾಯಿಸಿದೆ
ಮುಂದಿನದು ಔಟ್ಪುಟ್
ಎಡಕ್ಕೆ ಟಿಎಂಪಿ ಎಂದು ಬರೆದಿರುವ ಹಾಗೂ ಬಲಕ್ಕೆ ಫೈಲ್ ಬ್ರೌಜರ್ ನ ಐಕಾನ್ ಇರುವ ಈ ಅಡ್ಡಲಾದ ಬಾರ್ ನಿಮಗೆ ಕಾಣುತ್ತಿದೆಯೇ160
ಇಲ್ಲಿ ನಮ್ಮ ರೆಂಡರ್ ಫೈಲ್ ಗಳಿಗಾಗಿ ಔಟ್ಪುಟ್ ಫೋಲ್ಡರ್ ಅನ್ನು ನಾವು ಸೂಚಿಸಬಹುದು
ಫೈಲ್ ಬ್ರೌಸರ್ ಐಕಾನ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಫೈಲ್ ಬ್ರೌಜರ್ ನ ಬಗೆಗೆ ತಿಳಿಯಲು ಟೈಪ್ಸ್ ಒಎಫ್ ವಿಂಡೋಸ್ ಫೈಲ್ ಬ್ರೌಸರ್ ಆಂಡ್ ಇನ್ಫೋ ಪನೆಲ್ ಟೈಪ್ಸ್ ಆಫ್ ವಿಂಡೋಸ್ ಫೈಲ್ ಬ್ರೌಜರ್ ಆಂಡ್ ಇನ್ಫೋ ಪ್ಯಾನಲ್ ಎನ್ನುವ ಟ್ಯುಟೋರಿಯಲ್ ನೋಡಿರಿ
ನಿಮ್ಮ ಔಟ್ಪುಟ್ ಫೋಲ್ಡರ್ ಅನ್ನು ಆಯ್ಕೆಮಾಡಿರಿ
ನಾನು ಮೈ ಡಾಕ್ಯುಮೆಂಟ್ಸ್ ಅನ್ನು ಆಯ್ಕೆಮಾಡುತ್ತಿದ್ದೇನೆ
ಕ್ರಿಯೇಟ್ ನ್ಯೂ ಡೈರೆಕ್ಟರಿ ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಔಟ್ಪುಟ್ ಎಂದು ಟೈಪ್ ಮಾಡಿ Enter ಒತ್ತಿರಿ
ಈ ಫೋಲ್ಡರ್ ಅನ್ನು ಓಪನ್ ಮಾಡಲು ಔಟ್ಪುಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಆಕ್ಸೆಪ್ಟ್ ನ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಈಗ ನಮ್ಮ ಎಲ್ಲ ರೆಂಡರ್ ಫೈಲ್ ಗಳು ಮೈ ಡಾಕ್ಯುಮೆಂಟ್ಸ್ ನಲ್ಲಿಯ ಔಟ್ಪುಟ್ ಫೋಲ್ಡರ್ ನಲ್ಲಿ ಸೇವ್ ಮಾಡಲ್ಪಡುತ್ತವೆ ಇಮೇಜ್ ಫಾರ್ಮ್ಯಾಟ್ ಮೆನ್ಯು ಎನ್ನುವುದು ಔಟ್ಪುಟ್ ಫೋಲ್ಡರ್ ಬಾರ್ ನ ಕೆಳಗೆ ಇರುತ್ತದೆ
ನಮ್ಮ ರೆಂಡರ್ ಇಮೇಜ್ ಹಾಗೂ ಮೂವೀ ಫೈಲ್ ಗಳಿಗಾಗಿ ಇಲ್ಲಿ ನಮ್ಮ ಔಟ್ಪುಟ್ ಫಾರ್ಮ್ಯಾಟ್ ಅನ್ನು ನಾವು ಆಯ್ಕೆಮಾಡಬಹುದು ಪಿಎನ್ಜಿ ಯ ಮೇಲೆ ಲೆಫ್ಟ್ ಕ್ಲಿಕ್ ಮಾಡಿರಿ
ಇಲ್ಲಿ ಬ್ಲೆಂಡರ್ ನಲ್ಲಿ ಬೆಂಬಲಿಸಲ್ಪಟ್ಟ ಎಲ್ಲ ಫಾರ್ಮ್ಯಾಟ್ ಗಳ ಒಂದು ಲಿಸ್ಟ್ ಇರುತ್ತದೆ
ನಾವು ಇಮೇಜ್ ಫಾರ್ಮ್ಯಾಟ್ ಮತ್ತು ಮೂವೀ ಫಾರ್ಮ್ಯಾಟ್ ಗಳನ್ನು ಹೊಂದಿದ್ದೇವೆ
ನಮ್ಮ ಅವಶ್ಯಕತೆಗೆ ಅನುಸಾರವಾಗಿ ಯಾವುದೇ ಒಂದನ್ನು ನಾವು ಆಯ್ಕೆಮಾಡಬಹುದು
ಪಿಎನ್ಜಿ ಯ ಕೆಳಗೆ ಬ್ಲೆಂಡರ್ ನಲ್ಲಿ ಉಪಯೋಗಿಸಿದ ಮೂರು ಕಲರ್ ಮೋಡ್ ಗಳು ಇರುತ್ತವೆ
ಬಿಡಬ್ಲ್ಯೂ ಎನ್ನುವುದು ಗ್ರೇಸ್ಕೇಲ್ ಮೋಡ್ ಆಗಿದೆ
ಆರ್ಜಿಬಿ ಡೀಫಾಲ್ಟ್ ಆಗಿ ಆಯ್ಕೆಯಾಗಿದೆ
ಆರ್ಜಿಬಿ ಕಲರ್ ಮೋಡ್ ಎನ್ನುವುದು ರೆಂಡರ್ ಫೈಲ್ ಗಳನ್ನು ಆರ್ಜಿಬಿ ಡೇಟಾ ದೊಂದಿಗೆ ಸೇವ್ ಮಾಡುತ್ತದೆ
ರ್ಗ್ಬಾ ಎನ್ನುವುದು ಅಲ್ಫಾ ಚಾನೆಲ್ ಎನ್ನುವ ಒಂದು ಹೆಚ್ಚಿನ ಡೇಟಾದೊಂದಿಗೆ ರೆಂಡರ್ ಫೈಲ್ ಗಳನ್ನು ಸೇವ್ ಮಾಡುತ್ತದೆ
ಇದು ಅಲ್ಫಾ ಚಾನೆಲ್ ರೆಂಡರಿಂಗ್ ನ್ನು ಬೆಂಬಲಿಸುವ ಕೆಲವು ಇಮೇಜ್ ಫಾರ್ಮ್ಯಾಟ್ ಗಳ ಜೊತೆಗೆ ಮಾತ್ರ ಕೆಲಸ ಮಾಡುತ್ತದೆ
ಹೀಗೆ ಇದು ರೆಂಡರ್ ಪ್ಯಾನಲ್ ನ ಕುರಿತಾಗಿ ಇತ್ತು
ಹೀಗೆ ಈ ಟ್ಯುಟೋರಿಯಲ್ ನಲ್ಲಿ ನಾವು ಪ್ರಾಪರ್ಟೀಸ್ ವಿಂಡೋನಲ್ಲಿಯ ರೆಂಡರ್ ಪ್ಯಾನಲ್ ಅನ್ನು ವಿವರಿಸಿದ್ದೇವೆ
ಇನ್ನುಳಿದ ಪ್ಯಾನಲ್ ಗಳನ್ನು ಮುಂದಿನ ಟ್ಯುಟೋರಿಯಲ್ ಗಳಲ್ಲಿ ವಿವರಿಸಲಾಗುವುದು
ಈಗ ಮುಂದುವರಿಯಿರಿ ಮತ್ತು ಒಂದು ಹೊಸ ಬ್ಲೆಂಡ್ ಫೈಲ್ ಅನ್ನು ಕ್ರಿಯೇಟ್ ಮಾಡಿರಿ
ರೆಂಡರ್ ಡಿಸ್ಪ್ಲೇ ಅನ್ನು ನ್ಯೂ ವಿಂಡೋ ಗೆ ಬದಲಾಯಿಸಿರಿ
ರೆಸಲ್ಯೂಶನ್ ಅನ್ನು 720 x 576 100 ಗೆ ಬದಲಾಯಿಸಿರಿ
ಫ್ರೇಮ್ ರೇಂಜ್ ಅನ್ನು 0 ಯಿಂದ 100 ಗೆ ಬದಲಾಯಿಸಿರಿ
ಫ್ರೇಮ್ ರೇಟ್ ಅನ್ನು 15 ಎಫ್ಪಿಎಸ್ ಗೆ ಬದಲಾಯಿಸಿರಿ
ರೆಂಡರ್ ಫೈಲ್ ಗಳಿಗಾಗಿ ಒಂದು ಔಟ್ಪುಟ್ ಫೋಲ್ಡರ್ ಅನ್ನು ಕ್ರಿಯೇಟ್ ಮಾಡಿರಿ
ಈ ಟ್ಯುಟೋರಿಯಲ್ ರಾಷ್ಟ್ರೀಯ ಸಾಕ್ಷರತಾ ಮಿಶನ್ ಐಸಿಟಿ ಯ ಆಧಾರದಿಂದ ಮತ್ತು ಪ್ರೊಜೆಕ್ಟ್ ಒಸ್ಕಾರ್ ಅವರಿಂದ ತಯಾರಿಸಲ್ಪಟ್ಟಿದೆ
ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯು ಈ ಕೆಳಗಿನ ಲಿಂಕ್ ಗಳ ಮೇಲೆ ಲಭ್ಯವಿದೆ
oscariitbacಇನ್ ಮತ್ತು spoken tutorialorgnmeict ಇಂಟ್ರೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಕಲ್ಪವು ಸ್ಪೋಕನ್ ಟ್ಯುಟೋರಿಯಲ್ಸ್ ಬಳಸಿಕೊಂಡು ಕಾರ್ಯಶಾಲೆಗಳನ್ನು ನಡೆಸುತ್ತದೆ
ಹಾಗೂ ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರವನ್ನು ಕೊಡುತ್ತದೆ
ಹೆಚ್ಚಿನ ವಿವರಗಳಿಗೆ ದಯವಿಟ್ಟು contactspoken tutorialorg ಈ ಈ ಮೇಲ್ ಮೂಲಕ ಸಂಪರ್ಕಿಸಿ
ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು